ಫಿಲ್ಟರ್ ಕಾಫಿ ಆಗಿದೆ ಅದಕ್ಕೆ ಸುತ್ತ ಅಲಂಕಾರ ಮಾಡಿ ಪಿಒಪ್ ಮೇಲೆ ಹಾಕಲಾಗಿದೆ ಒಂದು ಫ್ಯಾನ್ ಇದೆ ಹಿಂದೆ ಚಾ ದ ಚಿತ್ರ ಬಿಡಿಸಿ ಚಾಯ್ ತಲಕ ಎಂದು ಬರೆಯಲಾಗಿದೆ ಅದರ ಕೆಳಗೆ ಫೋರ್ ಕಪ್ಸ್ ಗಳನ್ನು ಇಟ್ಟಿದ್ದಾರೆ.

ಒಂದು ಪಾಟಿ ಕಲ್ಲಗಳ ಮೇಲೆ ಒಂದು ನಾಯಿ ಮಲಗಿದೆ ಮತ್ತು ಸುತ್ತಲೂ ಗಿಡ ಮರಗಳು ಬೆಳದಿವೆ.

ಕೇಬಲ್ ಗಳನ್ನು ಇಕ್ಕಿದ್ದಾರೆ ಅದರ ಮೆಲೆ ಒಂದು ಕೋಕೋ ಕೋಲಾ ಇಟ್ಟಿದ್ದಾರೆ ಒಂದು ಟೇಬಲ್ನ ಮೇಲೆ ಒಬ್ಬ ವ್ಯಕ್ತಿ ಕುಳಿತು ಕೊಂಡಿದ್ದಾನೆ ಹಾಗು ಒಂದು ಮನೆ ಇದೆ ಅದಿಕೆ ಬೀಗ ಹಾಕಿದ್ದಾರೆ ಮತ್ತು ಅದರ ಮೇಲೆ ವೆಲಕಮ್ ಎಂದು ಬರೆಯಲಾಗಿದೆ ಗೋಡೆಗೆ ಕೋಕೋ ಕೋಲಾ ಎಂದು ಚಿತ್ರ ಬಿಡಿಸಿದ್ದಾರೆ ಮತ್ತು ಅದರ ಮೇಲೆ ಒಂದು ಗಡಿಯಾರ ಇದೆ ಹಾಗು ಒಂದು --

ಬಾಡಿ ಮೊಯಿಸ್ಟುರಿಜ್ ಗಳನ್ನು ಇಟ್ಟಿದ್ದಾರೆ ಅಲ್ಲಿ ಒಂದು ಟೇಬಲ್ ಇದೆ ಒಬ್ಬ ವ್ಯಕ್ತಿ ಕುಳಿತುಕೊಂಡು ಕಂಪ್ಯೂಟರ್ ನೋಡುತ್ತಿದ್ದಾನೆ.

ಹುಡುಗಿಯರ್ಸ್ ಫೋಟೋ ಅಂದ್ರೆ ಹೀರೋಯಿನ್ಸ್ ಫೋಟೋ ಲೈಕ್ ಇರ್ಬೋದು ಹಾಗು ಕಾಟನ್ ಡಿಸೈನ್ ಕಾಟನ್ ಹಾಕಲಾಗಿದೆ.

ಕೆಳಗಡೆ ಎರಡು ಒಂದು ಲಾರಿಯನ್ನು ನಿಂದ್ರಿಸಿದ್ದಾರೆ ಮತ್ತು ಒಂದು ಸಣ್ಣ ಆಟೋ ನಿಂದ್ರಿಸಿದ್ದಾರೆ.

ಎಲ್ಲಿ ಮನೆ ಮುಂದೆ ಒಂದು ಲೈಟಿಂಗ್ ಹಾಕಲಾಗಿದೆ ಮತ್ತೆ ಅದಕ್ಕೆ ಡೋರ್ ಹಾಕಲಾಗಿದೆ.

ಇದು ಒಂದು ತಗಡಿನ ಮನೆ ಆಗಿದೆ ಹೊರಗಡೆ ಒಂದು ನಾಯಿ ಮಲಗಿದೆ.

ಇಲ್ಲಿ ಒಂದು ತಗಡಿನ ಆಕಾರದಿಂದ ಸೃಷ್ಟಿ ಮಾಡಿದ ಒಂದು ದೊಡ್ಡ--

ಇಲ್ಲಿ ಕಬ್ಬಿಣದ ವಸ್ತುಗಳನ್ನು ಇಟ್ಟು ಕೆಲವು ಜನರು ಕೆಲಸ ಮಾಡುತ್ತಿದ್ದಾರೆ ಕೆಲವು--

ಮತ್ತು ಅದಕ್ಕೆ ಚೆಂಡುವಿನ ಹೂವಿನ ಅಂಕ ಅಲಂಕಾರ ಮಾಡಲಾಗಿದೆ ಮತ್ತು ಲೈಟಿಂಗ್ಸ್ ಗಳನ್ನು ಹಾಕಿದ್ದಾರೆ ಹಾಗೂ ಬಲೂನ್ಸ್ ಇಟ್ಟಿದ್ದಾರೆ.